ನಾಡಿನ ಮುಂಭಾಗದಿಂದ ನೀರು ನಾಲ್ಕು ಕಣದಲ್ಲಿದ್ದಾರೆ ಇಂದಲ್ಲ ನೀರು ನಿಂತಿದೆ ಯಾಕಡೆ ಗುಣಗಳಿವೆ .

ಈ ಚಿತ್ರದಲ್ಲಿ ಒಂದು ದೇವಸ್ತಾನದ ಚಿತ್ರವೂ ಕಂಡ ಬರುತ್ತದೆ ಈ ಚಿತ್ರವೂ ಇನ್ನು ಕಟ್ಟಡ ಆಕರ ನಿರ್ವಹಿಸುತ್ತ ಇದೆ .

ಈ ಚಿತ್ರವೂ ಪೂರ್ಣಗೊಂದಿಲ್ಲ ಈ ದೇವಸ್ತಾನವೂ ಪೂರ್ಣಗೊಂದಿಲ್ಲ ಒಬ್ಬ ವ್ಯಕ್ತಿಯು ಅಲ್ಲಿ ಓಡಾಡುಯಿದ್ದನೆ ಆತನು ಬಿಳಿ ಪಂಚೆ ಹಾಗೂ ಷರ್ಟ್ಅನ್ನು ಟಿಷರ್ಟ್ಅನ್ನು ಹಕಿಕೊಂಡಿದ್ದಾನೆ ಎದುರುಗಡೆ ಉಂಡಿ ಕಾಣಿಕೆ ಇವೆ.